ಇದು ಹಾರ್ಡ್ ರಾಕ್ ಕೆಫೆ .

ಇಲ್ಲಿ ಇಬ್ಬರು ಕಾಫಿ ಯನ್ನು ಕುಡಿಲಿಕ್ಕೆ ಬಂದಿದ್ದಾರೆ.

ದು ಕೆಂಪು ಕಲರ್ ಸೋಫಿಯಾ ಹೈ ಸ್ಕೂಲ್ ಗೇಟ್ ಇದೆ.

ಈ ಚಿತ್ರದಲ್ಲಿ ನಾವು ಎರಡು ಮೊಕಳಿಗೆಗಳನ್ನು ನೋಡುತ್ತಿದ್ದೆ--

ಆಮೇಲೆ ಎಲ್ಲ ತಿಂಡಿಗಳ ಮೇಲೆ ಅದರದೇ ಆದ ಬೆಲೆಗಳು ಹಚ್ಚಿದ್ದಾರೆ.

ಬ್ಲೂ ಮತ್ತು ಗ್ರೇ ಕಲರ್ ಕಾಂಬಿನೇಷನಲ್ಲಿ ಇಂಟೀರಿಯರ್ ಡೆಕೋರೇಷನ್ ಮಾಡಿದಾರೆ.

ಬೇರೆ ಬೇರೆ ಗುಂಪಿನಲ್ಲಿ ಬೇರೆ ಬೇರೆ ಡಾನ್ಸ್ ಗಳನ್ನು ಇಲ್ಲಿ ಮಾಡುತ್ತಿದ್ದಾರೆ.

ಒಬ್ಬರು ಹಸಿರು ಎಲೆಗಳನ್ನ ಹಿಡಿದು ಒಂದು ಗ್ರೂಪ್ ಮಾಡಿದ್ದಾರೆ.

ಒಂದು ಕ್ಯಾಬಿನ್ ನಲ್ಲಿ ನೀರಿನ ಬಾಟಲ್ ಗಳು ಇನ್ನೊಂದು ಕ್ಯಾಬಿನ್ನಲ್ಲಿ ಕೂಲ್ ಡ್ರಿಂಕ್ಸ್ ಗಳು ಇನ್ನೊಂದು ಕಾರ್ನರ್ ನಲ್ಲಿ ಫೋಟೋ ಫ್ರೇಮ್ಸ್ ಗಳನ್ನು ತುಂಬ ಸುಂದರವಾಗಿ ಶ್ರಿಂಗರಿಸಿದ್ದಾರೆ.

ಇದೊಂದು ಅಂಡರ್ ಕಣಸ್ಟೆಟೆಡ್ ಬಿಲ್ಡಿಂಗು .

ಇಬ್ಬರು ಜನ ಇಲ್ಲಿ ಕೆಲಸ ಮಾಡ್ತಾ--

ಎಲ್ಲರೂ ಕ್ಯೂ ಅಲ್ಲಿ ನಿಂತುಕೊಂಡು ತಮ್ಮ ತಮ್ಮ ಕಾರ್ಯಗಳನ್ನು ಮಾಡುತ್ತಿದ್ದಾರೆ.

ನಮ್ಮ ಊಟಿಯ ಬೊಟ್ಯಾನಿಕಲ್ ಗಾರ್ಡನ್ ತರ ಇದು ಕಾಣ್ತಾ ಇದೆ.

ಗೇಟ್ ಫಿಟ್ಟಿಂಗ್ ಮಾಡಿದಾರೆ ಆದರೆ ಬಣ್ಣ ಹಚ್ಬೆಕಾಗಿದೆ.

ಇಲ್ಲಿ ಎಲಿವೇಟರ್ಗಳು ಹೋಗೋಕೆ ಬರ್ಲಿಕ್ಕೆ ಇದೆ.

ಒಂದು ಚೇರ್ ಕೂಡ ಇದೆ ವಿಶ್ರಮಿಸಲಿಕ್--

ಕ್ಯೂ ನಲ್ಲಿ ರೆಡ್ ಸ್ವೆಟರ್ ಹಾಕೊಂಡು ಬ್ಲೂ ಸ್ವೆಟರ್ ಹಾಕೊಂಡು ಸಾರಿ ಹುಟ್ಕೊಂಡು ತಲೆ ಮೇಲೆ ಸೆರಗು ಹಾಕೊಂಡು ಗಂಡು ಮಕ್ಕಳು ಮತ್ತು ಹೆಣ್ಣು ಮಕ್ಕಳು ಎಲ್ಲರೂ ಕ್ಯೂ ಹಚ್ಚಿದ್ದಾರೆ.

ಇದುರುಗಡೆ ಒಂದು ವೈಟ್ ಕಲರ್ ಬಿಲ್ಡಿಂಗ್ --

ತರತರದ ಬಿಸ್ಕೆಟ್ಟು ಜ್ಯೂಸು ಅಮೇಲೆ ಫ್ರೀಜರಲ್ ಕೂಡ ಪಫ್ ಗಳು ಇದಾವೆ.

ನಾಲಕ್ಕು ಚೇರ್ಗಳಿದಾವೆ ಒಂದು ಕ್ಯಾಬಿನ್ ಇದೆ.

ಚಿಕ್ಕ ಬುಟ್ಟಿಗಳಲ್ಲಿ ಆರೆಂಜ್ ಮತ್ತು ಗ್ರೀನ್ ಬುಟ್ಟಿಗಳಲ್ಲಿ ಚಿಕ್ಕ ಫಿಶ್ ಗಳಿದೆ.

ಇದು ಸ್ವತಂತ್ರ ಉದ್ಯಾನವನದ ಒಂದು ಮುಂದೆ ಮುಂದ್ಗಡೆ ಇರೋ ಚಿತ್ರಣ ಇದೆ.

ಪಿಂಕ್ ಕಲರ್ ಹೂವ ಆಗಿರುವ ಗಿಡಗಳು ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದವೆ.

ತುಂಬಾ ಶುಭ್ರವಾಗಿ ಸ್ವಚ್ಛತೆಯಿಂದ ಕೂಡಿದ ಒಂದು ಹಾಸ್ಪಿಟಲ್ ಇದಾಗಿದೆ.

ಇಬ್ಬರು ಆರಾಮಾಗಿ ಚೇರ್ ಗಳ ಮೇಲೆ ಕೂತ್ಕೊಂಡು ರೆಸ್ಟ್ ಮಾಡ್ತಾ ಇದರೆ.

ತುಂಬಾ ಕಮಾನು ಇರೋದು ಒಂದು ಬಿಲ್ಡಿಂಗ್ ಇದು.

ಬಿಲ್ಡಿಂಗ್ ಇದೆ ದೊಡ್ಡದಾದ ಬಿಲ್ಡಿಂಗ್ ಇ --

ಎರಡು ದೊಡ್ಡ ದೊಡ್ಡ ಮರಗಳು ಕೂಡ ಇಲ್ಲಿದೆ.

ಇನ್ನೊಂದು ವೈಟ್ ಕಲರ್ ಪೆಟ್ರೋಲ್ ತುಂಬಿಸ್ತಾಯಿದೆ ಫ್ಲಾಗ್ಗಳು ಕೂಡಾ ಇವೆ ಒಂದು ಫೋರ್ ನಾಟ್ ಸೆವೆನ್ ವ್ಯಾನ್ ಕೂಡಾ ಇದೆ.

ದೊಡ್ಡದಾದ ಒಂದು ಗೇಟ್ ಕೂಡ ಇದೆ.

ಒಂಬತ್ನೂರ ನಲ್ವತ್ತ ತ್ರೊಂಬತನೆ ಇಸವಿ ಇದಾಗಿದೆ.

ಕೋತಾಸ್ ಕಾಫಿ ತುಂಬಾ ಚೆನ್ನಾಗಿರುತ್ತೆ ಅನ್ಸುತ್ತೆ.

ತುಂಬಾ ಜನ ಇಲ್ಲಿ ಕಾಫಿ ಕುಡಿಲಿಕ್ಕೆ ಬಂದಿದ್ದಾರೆ.